ಮತ್ತು ಒಂದು ಭಾಗದಲ್ಲಿ ಮಹಿಳೆಯರು ಮತ್ತು ವ್ಯಕ್ತಿಗಳು ಬಂಡೆಯ ಮೇಲೆ ಕುಳಿತಿದ್ದಾರೆ ಬಟ್ಟೆಗಳನ್ನು ಒಣಗಿ ಹಾಕಿದ್ದಾರೆ ಹಸಿರು ಹುಲ್ಲು ಇದೆ.

ಹಲವಾರು ಟೇಬಲು ಗಳು ತಟ್ಟೆಗಳು ಮತ್ತು ಸುತ್ತಲೂ ಕೂಡಲೂ ಕುರ್ಚಿಗಳನ್ನು ಅಚ್ಚುಕಟ್ಟಾಗಿ ಹಾಕಲಾಗಿದೆ. ಪಕ್ಕದ ಗೋಡೆಗೆ ಪ್ರಕೃತಿಯ ಚಿತ್ರಣವಿರುವ ಚಿತ್ರಪಟಗಳ ನ್ನು. ಅಂಟಿಸಲಾಗಿವೆ ಸಸ್ಯ ಇದೆ.

ಒಂದು ಕಡೆ ಅಂಚಿನಲ್ಲಿ ಎರೆಡು ಅರಗುಲುಗಳನು ನಿಲ್ಲಿಸಲಾಗಿದೆ ಅವುಗಳಲ್ಲಿ ಹುಟ್ಟು ಇವೆ

ಇಲ್ಲಿ ಜೋಗ ಜಲಪಾತವು ಬುರ್ಗರೆಯುವ ಹಾಗೆ ಹರಿಯುತ್ತಿದ್ದೆ ಮತ್ತು ನೀರು ಮಂಚಿನಿಂದ್ ಕೂಡಿದು ಮುಸಿರಿನಂತೆ ರಭಸವಾಗಿ ಹರಿಯುತ್ತಿವೆ

ಯಾಕೆಂದರೇ ಕತ್ತಲ್ಲಲ್ಲಿ ತೆಗೆದ ಚಿತ್ರಣದಂತೆ ಕಾಣಿಸುತ್ತಿದೆ ಆಕಾಶದ ನೆರಳು ಇದೆ.

ಇದು ಕತ್ತಲಿನಲ್ಲಿ ತೆಗೆದ ಚಿತ್ರಣವಂತೆ ಕಾಣುತ್ತಿದೆ ಬೆಟ್ಟವಿದೆ ಬೆಟ್ಟದ ಮುಂದೆ ಪ್ರಶಾಂತವಾದ ಹರಿಯುತ್ತಿರುವ ನೀರಿದೆ.

ಇಲ್ಲಿ ಒಂದು ನದಿ ಕಾಣಿಸುತ್ತಿದು ಒಂದು ತೀರದಲ್ಲಿ ಗಿಡ ಮರಗಳು ದಟ್ಟವಾಗಿ ಬೆಳೆದಿವೆ ಮತ್ತು ನೀಲಿ ಗಗನದ ಬಿಳಿ ಮೂಡಾದಿಂದ ಕೂಡಿದ ಆಕಾಶವಿದೆ.